ಸಾಂಬಾರ್ ಅದೆ ಕುಂಬಳ ಕಾಯಿ ಮತ್ತೆ ಹೆಸರ್ ಕಾಳು ಸ್ವಲ್ಪ ಉಂಟು ಬೇರೆ ಕಾಳೆಲ್ಲ. ಅದನ್ನೆಲ್ಲ ಹಾಕಿ ಬೆಳಿಗ್ಗೆ ಸಾಂಬಾರ್ ಮಾಡಿ

ಹಾ, ರಾತ್ರಿಗ್ ಒಂದು ಸಾಂಬಾರ್ ಇದ್ರೆ ಒಳ್ಳೇದ್ ಆಗುತ್ತೆ ಅಲ್ಲ?

ಮತ್ತೆ ನಾಲ್ಕ್ ದೋಸೆನೋ ಚಪಾತಿ ಏನಾದ್ರು ಮಾಡ್ ತಿನ್ನೋದು.

ಅನ್ನ ಇಡಕ್ ಹೋಗಲ್ವ ರಾತ್ರಿ

ಯಾರದ್ರು ಬಂದ್ರೆ ಇಡ್ತೀವ್ ಅಂತ ಹೇಳ್ತೀನಿ. ನಾಳೆ ಯಾರ್ ಬರೋದಿಲ್ಲ ಅಂತೆ ಅದಕ್ಕೆ ಇಡೂದಿಲ್ಲ ಅನ್ನ.

ಒಳ್ಳೇದ್ ಆಯ್ತ್ ಬಿಡಿ ನಿಮ್ಗ್ ಎಲ್ರು

ಬೆಳ್ಗೆಗೆ ಹೋದ್ರೆ ಒಂದು ನಾವ್ ಬರೋವಾಗ ಒಂದ್ ಐದು ಗಂಟೆ ಐದು ಆರ್ ಗಂಟೆ ಆಗ್ತದೆ ಬರೋವಾಗ ನಾಳೆ.

ಇನ್ನೊಂದು ಇವಾಗೆಲ್ಲ mostly ಊರಲೆಲ್ಲಾ ಮೀನ್ ಕಮ್ಮಿ ಅನ್ಸುತ್ತಲ್ವ ದೊಡ್ಡದು.

ಮೀನಿಗೆ ದುಡ್ಡು ಕಮ್ಮಿ ಈಗ ಮೀನ್ ಜಾಸ್ತಿ ಬರ್ತದ್ ಈಗ.

ಮೀನ್ ತಿನ್ನೋದಿಲ್ಲ ಅಲ್ಲ ಈಗ ದಸರಾಕ್ಕೆ. ತುಂಬ ಜನ ಬಿಡ್ತಾರೆ. ಮೀನ್ ತಿನ್ನಲ್ಲ ಒಂಬತ್ತು ದಿನ. ಓ ಹಾಗಾಗಿ rate ಕಮ್ಮಿ ಆಗಿದೆ

ನಾನೀಗ ಮೀನ್ ತುಂಬ ದಿನ ಆಯ್ತು. ಮೀನ್ ಒಂದು ಒಂದುವರೆ ತಿಂಗಳ್ ಆಯ್ತು

ನಾನೀಗ ತಿಂದಿಲ್ಲ . ನನ್ಗೆ ಸ್ವಲ್ಪ skin problem ಎಲ್ಲ ಇದೆ. ಅದಕ್ಕೆ ತಿನ್ನೋದಿಲ್ಲ ನಾನೀಗ.

ಮುಂಚೆ ಎಲ್ಲ ಮನೆಗೆ ಬರ್ತಿದ್ರಲ್ವ ಮೀನ್ ಮಾರ್ಕೊಂಡು.

ತೋ ಕೊಟ್ಗಿ ಇಲ್ಲ ಅಂದ್ರೆ ಕುತ್ತರ್ಗಿ ಗ್ ಹೋಗ್ಬೇಕು ನಾವ್ ತರೋದ್ ಆದ್ರೆ.

ನಮ್ಗೆ ಎಷ್ಟ್ ಜಾಸ್ತಿ ಬೇಡ ಅಲ್ಲ ಮೀನು. ಅದಕ್ ಒಂದ್ ದಿನ ತಂದರೆ ಅದು ಮೂರ್ ನಾಲ್ಕ್ ದಿವ್ಸ ಬರ್ತದೆ

ಮಾಡ್ತಿನಿ ಏನಾದ್ರು ಅಲ್ಲಿ.

ಇತ್ತು. ಈಗ ಅದು ಸಹ ಇದಾಯ್ತು.

ಬಸಳೆ ಬಸಳೆ ಏನು ಬೆಳ್ದಿಲ್ವ ಅಲ್ಲಿ?

ಇದಿತ್ತು ಎಂತ ಸುವರ್ಣ ಗೆಡ್ಡೆ ಒಂದ್ ಮುರ್ನಾಲ್ಕ್ ಆಗಿದೆ.

ನಿಮಗ್ ಬಿಡಿ ತೋಟದಲ್ ಎಷ್ಟೊಂದ್ ಜಾಗ ಇದೆ ಅಲ್ವ ಎಲ್ಲ ತರಕಾರಿ ಮಾಡ್ಬೋದ್ .

ಸುವರ್ಣ ಗಡ್ಡೆ ಒಂದ್ ಮೂರ್ನಾಲ್ಕ್ ಆಗಿದೆ.

ಅದೆಲ್ಲ ಏನ್ ಮಾಡಿದ್ರಿ ಅದನ್ನ?

ಒಂದ್ ತಿಂಗಳ್ ಒಂದ್ ಕಟ್ ಮಾಡಿ ತಿಂದ್ವಿ. ಸ್ವಲ್ಪ ಸ್ವಲ್ಪ ಪಲ್ಯ ನ ಏನಾದ್ರು ಮಾಡಿ

ನಮ್ದು ಒಂದು ಸುವರ್ಣ ಗಡ್ಡೆ ತಂದಿದ್ದು ಒಂದ್ ವಾರ ಬಂತದು. ಆ, ಏನಾಗಲ್ಲ ಇದು. ಒಂದು ಕೊಂಡೋದ್ರೆ ಒಂದು

ಇವತ್ತು ಮಳೆ ಬೆಳಿಗ್ಗೆಯಿಂದ ಮಳೆ ಇತ್ತು. ಮಧ್ಯಾಹ್ನ ತನಕ ಇತ್ತು. ಹ್ಮ್ ಇಲ್ಲೂ ಮಳೆ ಬಂತು. ಮಳೆ ಬಂದಾಗ ಚಳಿ ಚಳಿಗೆ ಏನಾದ್ರು ತಿನ್ನೋಣ ಅಂತ್ ಅನ್ನಿಸ್ತಿತ್ತು . ಅದಕ್ಕೆ

ಒಂಬತ್ ಗಂಟೆ ಜಾಸ್ತಿ ಆಯ್ತಾ ಅಂತಲ್ಲ? ಏ ಏನಿಲ್ಲ ಒಂಬತ್ ಗಂಟೆ.

ನೀವು ಎಷ್ಟ್ ಗಂಟೆಗೆ ಒಂಬತ್ ಗಂಟೆಗಾ ಊಟ ನಿಮ್ದು? ಎಂಟುವರಗೆ ಮಾಡ್ತಿನಿ. ಮತ್ ನಿದ್ದೆ ಬರ್ತದೆ ಅದಕ್ಕೆ ಬೇಗ .

ಯಂತಾದ್ ಅಪ್ಪ

ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಘಂಟೆಗೆ ಎದ್ದೆಳ್ತೀರ? ಬೆಳಿಗ್ಗೆ ಬೇಗ ಐದು ಘಂಟೆಗೆ ಎದ್ದೆಳ್ತೀನಿ ನಾನು.

ಈಗ ಒಂಬತ್ ಇಪ್ಪತ್ ಆಯ್ತಲ್ಲ?

ಮ್ಮ್. ಏನಾಗುತ್ತೆ ಸ್ವಲ್ಪ ಹೊತ್ ಮಾತಾಡಿ

ಸರಿ ಸರಿ ನಿಮ್ ಮನೇರ್ ಬಂದಿಲ್ವ ಇನ್ನುನು?

ಸರಿ ಆ function ಗೆ ಏನೇನ್ ಮಾಡ್ತಿರ ಅಂತ first list ಮಾಡಿ ಅಡ್ಗೆಗೆ ಏನ್ ಮಾಡ್ತಿರ ಅಂತ.

ಎಂತ ಮಕ್ಳು ಯಾವ್ದ್ ತಿನ್ನೋದು ಅದು ಮಾಡ್ತಿನಿ .

ಅದ್ ನೋಡ್ಕೊಂಡ್ ನೀವು ಯಾರ್ದನ ನೀವ್ ಕರ್ದಿದಿರ ಅದನ್ ನೋಡ್ಕೊಂಡ್ ನೀವು ಇದ್ ಮಾಡ್ ಬೇಕು

ಒಂದ್ ಚನ್ನಾಗಿರೋ ಪಾಯ್ಸ ಮಾಡಿ.

ಹಾ , ಸರಿ ನಿಮ್ಗೆ ನಾಡಿದ್ದು ನಾನು ಬಂದಾಗ ಸಿಕ್ತೀನಿ.

ಆ , ಇನ್ನು ಇದು ಏನಂತಾರೆ ಅದು ಏನಂತಾರೆ

ನನ್ಗೆ ಹಬ್ಬ function ದಿನ ಬೇಡ ಬೇರೆ ದಿನ ಮಾಡ್ಕೊಡಿ.

ಮತ್ತೆ ಇದು ನಿಮ್ದು ಪುಮೆದು ಕೂಡ ಒಂದ್ ಸಲ ನಿಮ್ ಹತ್ರ ಕಲಿಬೇಕು ಯಾವ್ ರೀತಿ ಮಾಡೋದು ಅಂತ.

ಇಲ್ಲ ಇಲ್ಲ ಮಾಡಿಲ್ಲ ಅವ್ಳುನು .

ಅದೆ, ನೋಡ್ ನೀನು

ಹಾ hello ಶ್ರೀಕರ್ ಹೇಗಿದ್ದೀರಾ?